ಇದು ಒಂದು ದೊಡ್ಡ ಹಾಲ್ ಇದೆ ಈ ಹಾಲ್ ಒಳಗಡೆ --

ಇದು ಒಂದು ಲೇಡೀಸ್ ಶೋವ್ರೂಂಅಯ್ತೆ. ಈ ಶೋವ್ರೂಂ ಒಳಗಡೆ ಲೇಡೀಸ್ ಗಳು ಸಹಕಷ್ಟು ವರಯ್ತೀಸ್ ಡ್ರೆಸ್ ಮೆಟೀರಿಯಲ್ ಎಲ್ಲ ಸಿಕ್ಬಹುದು.

ಈ ಬಿಲ್ಡಿಂಗದು ಕಲರ್ ವೈಟ ಆಯ್ತಿ.

ಸಾಕಷ್ಟು ಮಂಡು-ಮಂದಿಗಳನ್ನು ಮದ್ದಿದ್ದಾರೆ. ಆ ಗಾರ್ಡನ್ ಬಾಜುಗಡೆ ಒಂದು ಸಣ್ಣ ಹುಡ್ಗುರು ಬಾಲದಿಂದ ಆಟ ಆಡ್ಸದಿದ್ದಾರೆ.

ಆ ಎಲ್ಲರೂ ವಿಧ್ಯಾರ್ಥಿ ಗಳಿಗೆ ಅವರ ಸರ್ ಆ ಯಾವು ತರ ಆ ವಿಶಿ ಬಗ್ಗೆ ಮಾಹಿತಿ ಹುಚಿದ್ದಾರೆ.

ಇಲ್ಲಿ ಉದ್ದ ಎಲೆಕ್ಟ್ರಿಷಿಯನ್ ವೈರನು ಇದೆ ಮತ್ತು ಆದ್ರೂ ಬಾಜು ಗಡೆ ಮಾಗಿ ಪ್ಯಾಕೆಟ್ಟು ಬೂಸ್ಟ್ರು ಮತ್ತು ಮಸಾಲಾ ಪ್ಯಾಕೆಟ್ ಗಳ್ಳನ ಇಟ್ಟಿಸಿದ್ದಾರೆ

ಇದು ಒಂದು ಪೆಟ್ರೋಲ್ ಬಂಕ್ ನಮ್ಮಗೆ ಕಾಣುತ್ತಿದೆ.

ಒಂದು ನೀರಿನ ಬಾವಿ ಇದೆ ಈ ಬಾವಿ ಬಾಜೂಕಡೆ ಒಂದು ಗಿದನು ನಮಗೆ ಕಾಣುತ್ತದೆ.

ಇಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಈ ಬಿಲ್ಡಿಂಗ್ ಮುಂದೆ ಒಂದು ದೊಡ್ಡ ನೀರಿನ ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲ್ ಬಾಜುದಿಂದ ಕಾರಂಜಿಗಳು ನಮಗೆ ಕಾಣುತ್ತದೆ.